ಹೌದು ಹೌದು friends ಗೆಲ್ಲ ಹೇಳಿದ್ದೇನೆ friends ಅಲ್ಲ ಮತ್ತೆ family ಸ್ವಲ್ಪ ಅಲ್ವ ತುಂಬಾ friends ಇರೋದು ಅದ್ರಲ್ಲಿ .

ತುಂಬಾ ಮಂದಿ family ಗೆ ಕರಿಯೋದಿಲ್ಲ friends ಅಲ್ವಾ ನಮಗೆಲ್ಲಾ ಬೇಕಾಗಿರೋದು .

ಸಣ್ಣದು get together ಹಾಗೆ ಆಗ್ತದೆ.

ಹೌದು ಎಲ್ಲ ಒಂದು meet ಆಗುವ ಹಾಗೆ ಆಗ್ತದೆ friends ನವರು ಯಾವಾಗ್ಲೂ meet ಆಗೋದಿಲ್ಲ ಅಲ.

birthday ಅದೇ ದಿನ ಅಲ?

ಮತ್ತೆ ವಿಶೇಷ ಏನಾದ್ರು ಇದೆಯಾ.

ವಿಶೇಷ ಎಲ್ಲ ಎಂತ ಇಲ್ಲವಾ ಕುತ್ಕೊಳೋದು.

ಇನ್ನೊಂದ್ಸಲ ಇನ್ನು call ಮಾಡುವ ಆಯ್ತಾ ಸಲ್ಪ ಕೆಲಸ ಉಂಟು.

ನಾನಿವತ್ ಧಾರಾವಾಹಿ ಬಗ್ಗೆ ಮಾತಾಡಾತೇನ್ರಿ. ಧಾರಾವಾಹಿಗಳು ಹೆಂಗಿರಬೇಕಂದ್ರ ನೋಡ್ರಿ, ಒಂದೊಂದ್ ಧಾರಾವಾಯೊಳಗ ಇರ್ತಾವು, ದೊಡ್ಡೊರ್ಗೆ ಹೆಂಗ್ ಮರ್ಯಾದೆ ಕೊಡಬೇಕ, ಒಳ್ಗ ಬಂದ್, ಮನಿಗೆ ಬಂದೋರ್ಗೆ ಒಳಗ್ ಬರ್ರಿ ಕೂಡ್ರಿ ಅನ್ನುದಿರ್ತೇತಿ, ಆಮೇಲೆ. ಅತ್ತಿ ಸೊಸಿ ಏನಾರ ಮನಸ್ತಾಪ ಇದಂದ್ರ ಅದೆಲ್ಲಾ ಸರಿ ಹೋಗ್ಬೇಕ. ಮನ್ಯಾಗ ಹಿರಿಯರಂತ ಧಾರಾವಾಯಿಯೊಳಗ ಭಾಳ್ ಛಂದ್ ತೋರಸ್ತಾರಿ. ಅವ್ರ ಹೇಳ್ದಂಗ ಮನ್ಯಾಗಿನೋರ ಎಲ್ಲಾರು ಹಂತಾವೆಲ್ಲಾ ಧಾರಾವಾಹಿ ನೋಡ್ಕೊಂಡು ನಮ್ಮ ಜೀವ್ನಾ, ನಮ್ಮ ಮನಿಯೊಳಗ್ನ. ನಾವ್ ಸುಧಾರಿಸಬಹುದ್ರಿ, ಮತ್ ಒಂದೊಂದ್ ಧಾರಾವಾಹಿಯೊಳಗ ಛಂದಂದ dress ಇರ್ತಾವ್ರಿ, ಹಬ್ಬಾಗೋಳ celebration ಮಾಡ್ತಾರಿ ಅವರೆಲ್ಲಾ. ಒಂದೊಂದ್ ಹಬ್ಬಾ ಮಾಡ್ತಿರ್ತಾರ. ಎಲ್ಲಾರೂ ಸೇರಿ ಧಾರಾವಾಹಿಯೊಳಗ ಮಾಡೋದು ನೋಡಿ, ನಮಗ ನಮ್ ನಮ್. Family , ನಮ್ ಜೀವ್ನದೊಳಗ ನಾವೂ, ನಮ್ಮ ಮನಿ ಮಂದಿ ಸೇರಿ ಅವರಂಗ ಮಾಡುಣು, ಈ ಧಾರಾವಾಹಿಯೊಳಗ ಈ ತರಾ ಐತಿ ನೋಡ, ನಾವೂ ಈ ಹಬ್ಬಾ ಹಿಂಗ್ ಮಾಡುಣೇನು ಅನ್ಕೋತಿವಿ. ಒಂದ್ ಖುಷಿ ಆಗತ್ ರೀ ಒಂದ್ ಧಾರಾವಾಹಿ ನೋಡಿ, ಅದೇ ತರಾ ನಮ್ ಮನ್ಯಾಗೂ ನಾವ್. ಹಿಂಗ ಹಬ್ಬಾ ಮಾಡ್ತೇವಲ್ರೀ, ಅದ್ ಮನ್ಯಾನಾರ್ಗೂ ಖುಷಿ ಆಗ್ತೇತಿ. ಓ~ ಒಂದ್ ಧಾರಾವಾಹಿ ಇಂದ್ರಾನೂ ಮನಿಯೊಳಗ ಒಂದೋಂದ್ ಛಲೋಗೋಳ ಆಗ್ತಿರ್ತಾವ್. ಒಂದ್ ಸಂತಸ ಆಗ್ತೇತಿ. ಯಾವುದೇ ಹಬ್ಬಾ ಸುಮ್ನ ಮಾಡೋ ಬದ್ಲಿ ಖುಷಿಲೇ ಮಾಡ್ದಂಗ. ಆಗ್ತೇತ್ರಿ, ಒಬ್ರ್ಗೆ ಅರಾಮಿಲ್ಲಾಂದ್ರ ಧಾರಾವಾಹಿಯೊಳಗ ಮನಿ ಮಂದಿ ಎಲ್ಲಾ ನಿಂದರ್ತಾರ. ಮನ್ಯಾಗ ಹೆಂಗ ರೊಕ್ಕಾ ಇದ್ನ ಮಾಡ್ಬೇಕಂತ ಧಾರಾವಾಹಿಯೊಳಗ ತೋರಸ್ತಾರ. ಅವಾಗ ಮನ್ಯಾಗ ಹಿರ್ಯಾರು ಅಂತ ಇರ್ತಾರಲ್ರಿ ದೊಡ್ಡೋರು ಧಾರಾವಾಹಿಯೊಳ್ಗ, ಅವ್ರ ಹೆಂಗ್. ಹೇಳ್ತಾರ ಹಂಗಾಲ್ಲಾ ಕೇಳೋದು. ಈಗ ಒಂದೊಂದ್ ಮನ್ಯಾಗ ಹಂಗ ಇರಾಂಗಿಲ್ಲಾ ಪರಿಸ್ಥಿತಿಗಳು ಧಾರಾವಾಹಿ ನೋಡ್ಕೊಂಡರ, ಹೋ ಈಗ ಯಾರ ಮನ್ಯಾಗಾರ ಹಂಗ ಆಗೇತಿ ಅಂದ್ರ ಆ ಧಾರಾವಾಹಿಯೊಳಗ ನೋಡೆ, ನೋಡನ್ಯಾರ ಅದ್ನ ತಿಳ್ಕೊಂತಾರ ನೋಡ್ರಿ. ಇಲ್ಲಾ ನಮ್ ಮನಿ ನಮ್ದ್, ನಾವ್ ಹಿರ್ಯಾರ್ ಆದೋರ್ ನಾವ್ ಮಾಡ್ಬೇಕನ್ನೋದ ಇರ್ತೇತಿ. ಒಟ್ ನಾಗ ಖುಷಿ ಅಗ್ತೇತ್ರಿ, ಸಣ್ ಮಕ್ಳಿಗೆ ಹೆಂಗ್ ಬೆಳ್ಸಬೇಕ ಅನ್ನೋದ್ ಇರ್ತೇತಿ ಧಾರಾವಾಹಿಯೊಳಗ. ಮಕ್ಳಗೆ ಅಭ್ಯಾಸಾ ಹೆಂಗ ಮಾಡ್ಸಬೇಕ್ ಅನ್ನೋದು. ಆ ಒಂದ್ ಧಾರಾವಾಹಿಯೊಳ್ಗ ಐತ್ರಿಪಾ ಎಷ್ಟ್ ಛಂದ ಮಕ್ಳನ್ ಬೆಳ್ಸ್ಯಾಳಕಿ ಅನ್ಸತೇತಿ. ಹಂಗ ನೋಡಿ ನಾವೂ ನಮ್ ಮಕ್ಳನ ಹಂಗ ಬೆಳ್ಸಬೇಕ್ನಸತೇತಿ. ಇನ್ನೊಂದ ಧಾರಾವಾಹಿಯೊಳಗ ಅವ್ರ ಮನಿಯೊಳಗ ಎಲ್ಲಾರೂ ಕೂಡಿ ಎಷ್ಟ ಚಂದ ಬಾಳೆ ಮಾಡಾಕತ್ತಾರ ಅನಸ್ತೇತಿ. ನಾವೂ ಯಾಕ್ ಹಂಗ ಮಾಡಬಾರ್ದ್ ಅನ್ಸತ್. ಮತ್ ಒಂದ್ ಧಾರಾವಾಹಿಯೊಳಗ ಹಿಂಗ ಹೊಸ, ಹೊಸ ಅರ್ಬಿ ಹಾಕೊಂಡು. ಬಂಗಾರ ಸಾಮಾನ್ ಹಾಕೊಂಡು ರೆಡಿ ಆಗಿರ್ತಾರರಿ. ಯಾವ್ಯಾರ ಹಬ್ಬಾ ಬಂದ್ರ ಬರಾಬರಾ ಅನ್ನೋ ಹೊಸಾ ಸೀರಿ ಉಟ್ಕೊಂ ಇದ್ ಮಾಡ್ತಾರಿ. ಧಾರಾವಾಹಿಯೊಳಗ ರೆಡಿ ಆಗಿದ್ ನೋಡ್ಯಾರ ನಾವೂ ಏ ಈ ಸಾರಿ ಹಿಂಗ್ ಧಾರಾವಾಯಿಯೊಳಗ ಆಗಿದ್ಲಲಾ, ಏ ಧಾರಾವಾಹಿಯೊಳಗ ಹಾಕೊಂಡಿದ್ಲಲಾ ಹಂಗ ಹಾಕೊಂಡಿ ನೋಡ ನೀನ.

ಅನ್ಬೇಕ್ ನೋಡ್ರಿ ಹಂಗ ರೆಡಿ ಆಗ್ಬೇಕ್ ಅನಸ್ತೇತಿ. ಒಂಥರಾ ಖುಷಿ ಆಗ್ತೇತಿ, ಧಾರಾವಾಹಿಯೊಳ್ಗನೂ ಎಷ್ಟು ಒಳ್ಳೇದ್ ಇರ್ತೇತಿ, ನಾವ್ ಎಷ್ಚ ಒಳ್ಳೇದ್ ಇಟ್ಕೊಂಡ , ನಮ್ ಜೀವ್ನದಾಗ್ ಅಳವಡ್ಸಿಕೊಬೇಕ್ ಇದನ್ನೆಲ್ಲಾ. ಒಂದ್ ಹೊಸಾ ತಿಂಡಿ ಮಾಡಿದ್ರೂ ಧಾರಾವಾಹಿಯೊಳಗ. ಆ ಮನಿ ಮಂದಿಯಿಂದ ಹಿಡ್ದ, ಸಣ್ ಮಕ್ಳಿಂದ ಹಿಡ್ದ ಎಷ್ಟ್ ರುಚಿಯಾಗಿ ಮಾಡಿ ಅಂತ ಅಂತಾರ, ನಮ್ಗೂ ಹಂಗ ಅನಸ್ತೇತಿ. ನಾವ್ಯಾಕ್ ಹೊಸಾದ್ ಮಾಡ್ಬಾರ್ದ್ ಅನಸ್ತಿರತ್ತೇತಿ. ಒಟ್ ಖುಷಿ ನೋಡ್ರಿಪಾ, ಈ ಧಾರಾವಾಹಿ ನೋಡೋದ್ರಾಗೂ time pass ಉ ಆಗ್ಬಿಡ್ತೇತಿ, ಹುಡ್ಗ್ರುರು ಬಂದ್ ಬಿಡ್ತಾರ. ಹುಡ್ಗುರು ಬರೋದ್ರಾಗ ಧಾರಾವಾಹಿನೂ ಮುಗಿತಾವ್, ಆಮ್ಯಾಲ್ ಅವ್ರ ಅಭ್ಯಾಸ ಮಾಡ್ಸಬೇಕ, ಧಾರಾವಾಹಿಯೊಳಗ ಮಕ್ಕಳ್ನ ಹೆಂಗ್ ಬೆಳೆಸಿದ್ರ, ಎಷ್ಟ ದೊಡ್ ವ್ಯಕ್ತಿಗಳನ್ ಮಾಡಿದ್ರ ಅನ್ನೋದ್ ನೋಡ್ಕೊಂಡ್ ನಾವೂ ನಮ್ ಮಕ್ಳಿಗೆ ಹಂಗ ಮಾಡ್ಬೇಕ್ ಅನಸ್ತೇತಿ. ಒಟ್ನಾಗ್ ಹೇಳ್ಬೇಕಂದ್ರ.

ಧಾರಾವಾಹಿಯಿಂದ ಕಲಿದು ಐತ್ರಿ, ನಾವ್ ತಿಳ್ಕೊಳ್ಳೋದು ಐತಿ, ಮನಿ ಮಂದಿ ಎಲ್ಲಾರೂ ಕೂಡ್ಕೊಂಡು, ಜೇನುಗೂಡ್ಗತೆ ಮನಿ ಇಟ್ಕೊಂಡ್, ಒಳ್ಳೆ ಹಬ್ಬದ್ ಗತೇ ವಾತಾವರಣ ಮಾಡ್ಕೊಂಡ ಮನ್ಯಾಗಿರ್ಬೇಕ್. ಇಲ್ಲಾಂದ್ರ ಒಬ್ಬೊಬ್ರ ಇರೋದು ಮಾಡೋದ್ಕಿನಾ. ಕೂಡಿ ಬಾಳೋದ್ರಾಗ ಸುಖಾ ಐತಿ ಅಂತ ತೋರ್ಸ್ತಾರ ನೋಡ್ರಿ ಧಾರಾವಾಹಿಯೊಳಗ್. ಖುಷಿ ಆಗ್ತೇತ್ರಿ ಹಂಗ ಮಾಡ್ಬೇಕ್ರಿ ನಾವ್ ಅನಸ್ತೇತಿ, ಆತ್ರಿಪಾ ಮಾತಾಡಿದ್ರ ಧಾರಾವಾಹಿಯೊಳಗ್, ಧಾರಾವಾಹಿ ಬಗ್ಗೆ ಮಾತಾಡಿದ್ರ ಮಾತ ಮುಗಿದಿಲ್ರಿಪಾ ಅಷ್ಟ ಧಾರಾವಾಹಿಗಳಾದವ್.

ಹೌದಾ ಇವತ್ತೆಂತಾ work ಇಲ್ವಾ ರಜೆಯಾ? ನಮಗೆ bore ಆಗ್ತಾ ಉಂಟು ಏನಿಲ್ಲಾ ಕುತ್ಕೊಂಡಿದ್ದೇವೆ. ಹೌದಾ ನಮ್ಗೆ ಕೂಡ ಇವತ್ತು ರಜೆ ಹೋಗ್ಲಿಕ್ಕೆ ಎಲ್ಲಿಗೆಸಾ ಇಲ್ಲಾ.

ನಂಗೆ ಕೂಡ ಇವತ್ತು college ಎಲ್ಲಾ ಇಲ್ಲಾ ರಜೆ ಹಾಗೆ ನಂಗೆಸ bore ಆಗ್ತಾ ಉಂಟು. Bore ಆಗ್ತಾ ಉಂಟು ಎಲ್ಲಾದ್ರೂ ಹೊಗೋಣವಾ ನಂಗೆಸ bore ಆಗ್ತಾ ಇದೆ. ಹೌದು ನಾನುಸ ಈಗ ನನ್ನ friend ಅನ್ನು ಕರ್ದು ಮಾತಾಡಿಸಿದೆ ಎಲ್ಲಿಗಾದ್ರೂ ಹೋಗುವಾ ಅವ್ಳು ಕೂಡ ಮನೆಯಲ್ಲಿ ಇದ್ದಾಳೆ ಹತ್ರ ಮನೆ so ನಾವು ಹೊರಟು ಹೋಗುವಂತ ಹೇಳಿ ಹೊರಟದ್ದು, ನನ್ಗೆ ನಿನ್ನೆ ನೆನಪಾಯಿತು so ನೀನ್ಸ free ಇದ್ರೆ ನಮ್ಮೊಟ್ಟಿಗೆ ಬರು~ ಬರ್ತಿಯಲ್ಲ ನಂಗೆ ಒಂದು company ಆಗ್ತದಲ್ಲ ಅಂತ ಯೋಚನೆ ಮಾಡಿ ನಾನ್ ನಿನ್ಗೆ call ಮಾಡಿದ್ದು. ನಾನ್ಸ free ಇದ್ದೇನೆ ಹಾಗಾದ್ರೆ ಎಲ್ಲಿಗಾದ್ರೂ movie ಗೆ ಹೋಗೋಣ್ವಾ?

ಹಾ movie best idea ಹೋಗ್ವನಾ?

Movie Udupi ಆಗ್ಬೋದಾ ಹೌದು.

ನಂಗೆ Udupi ಸ್ವಲ್ಪ ದೂರ ಆಗ್ಬೋದಲ್ಲ ನಾನು ಬರುವಾಗ late ಆಗ್ಬೋದು Udupi ಗೆ ಆಗ್ಬೋದಾ.

ಹ ಹೌದು ಯಾಕಂದ್ರೆ ನಾನು Puttur ರಲ್ಲಿ ಇರುದು ನಾನು ಇಲ್ಲಿಂದ Udupi ತನಕ ಬರ್ಬೇಡ್ವಾ?

ಹಾ ಹೌದು ಅಂದ್ರೆ ನಾ~ ನನ್ಗೆ ಮತ್ತೆ ನಿಮ್ಗೆ center ಆಗುವಂತ place ಅನ್ನು select ಮಾಡುವ ಹಾಗೆ ನಮಗೆ ಇಬ್ಬರಿಗೆಸ ಜಗಳ ಮಾಡ್ಬೇಕಂತ ಇರುದಿಲ್ಲಾ. ಅಲ್ಲಾ ಹೌದೌದ್.

ಹಾ okay ನಂಗೆ Mangalore ಹತ್ರಾಗ್ತದೆ Mangalore ಗೆ ಬರುದಾ?

ಈಗ ಯಾವ movie ಉಂಟು theater ಅಲ್ಲಿ ಗೊತ್ತುಂಟಾ? Theater ಅಲ್ಲಿ ಯಾವ್ದೋ ಬಾಹುಬಲಿ second release ಆಗಿದೆಯಂತೆ ನೋಡಿ ಬರೋಣ್ವಾ?

ಹಾ ಯಾವ movies ಆಗ್ಬೋದು ನಾವು friends ಒಟ್ಟಿಗೆ ಅಲ್ವಾ ಹೋಗುದು ಪರ್ವಾಗಿಲ್ಲ.

ಮತ್ತೇ ಯಾವ theater ಗೆ ಹೋಗುವಾಂತ ನೋಡುವನಾ Mangalore ಅಲ್ಲಿ ಯಾವುದಾದ್ರೂ ಚಂದದ theater ಹುಡುಕ್ವಾ.

ಹಾ ಹೌದು ಹಾಗೆ ನಾವು beach ಎಲ್ಲ ತಿರ್ಗಾಡಿ ಎಲ್ಲ ಬರ್ಬೋದಲ್ಲ movie ನೋಡಿ ಆದಮೇಲೆ?

ಬೇಗ ಹೋದ್ರೆ ಬೇಗ ಬರುದು ಬೇಡಾ ನಾವ್ ಕತ್ಲೇ ಅದ್ಮೇಲೆ ಬರುವಾ. ಹಾ ಕತ್ಲೇ ಮಾಡಿ beach ಗೆಲ್ಲ ಹೋಗ್ವಾ ನಂಗೆ Mangalore ಅಲ್ಲಿ beach beach ಗೆಲ್ಲಾ ಹೋಗುದ್ ಅಂತ್ಹೇಳಿದ್ರೇ ತುಂಬಾ ಇಷ್ಟ ಹೇಗೆ ನಾವು friends ತುಂಬ ಜನ ಇದ್ದೆವಲ್ಲಾ ತಿರ್ಗಾಡಿಕೊಂಡು ಬರ್ಬೊದು.

ಹಾ tiffin ಎಲ್ಲಾ ಮಾಡುವ ಊಟ ಮಾಡಿ ಮತ್ತೇ ಊಟನು ಅಲ್ಲಿ ಪೇಟೆಯಲ್ಲಿ Mangalore ಅಲ್ಲಿ movie ಹತ್ರ ಎಲ್ಲಿಯಾದ್ರೂ ಚಂದದ hotel ಗೆ ಹೋಗಿ ಮಾಡ್ವಾ ನಿನ್ನ ಲೆಕ್ಕದಲ್ಲಿ treat ಹೇಗೂ ಬಾಕಿ ಉಂಟಲ್ಲಾ ನಂಗೇ?

ಹೌದು ನೀನ್ ನಂಗೆ tre~ treat ಕೊಡ್ತೇನಂತ ಹೇಳಿದ್ಯಲ್ವಾ ಕೊಡ್ಲಿಲ್ಲಾ ಅದೇ ಈಸಲ ಸರಿಮಾಡ್ವಾ.

ಅದೇ ನಿನ್ ಹೇಳಿದ್ದೆ ಮೊದಲೇ ನಿನ್ಗೆ ಮರ್ತ್ಹೋಗಿದೆ ಅದು ಕೊಡೊ ವಿಷಯೆಲ್ಲಾ ನಾವ್ ಮರೆತೆವಲ್ವಾ ಹಾಗೆ ನಿನ್ ಮರ್ತಿದ್ದೀ but ನಂಗೆ ಕೊಟ್ರೆ ಆಯ್ತು ನೀನು. ಈಗಾ movie ಯ ಒಟ್ಟಿಗೆ tre~ treat ಕೂಡಾ ಸಿಕ್ಕಿದ್ರೆ ಆಯ್ತು.

ಹ ಹೌದು ಮತ್ತೆ ನಿನ್ನ ಮನೆ ಹತ್ರ ಯಾರಾದ್ರೂ friends ಇದ್ರೆ ನಿನ್ನ friends ಎಲ್ಲಾ free ಇದ್ರೆ ಕರ್ಕೊಂಡು ಬಾ ಎಲ್ಲರೂ ಒಟ್ಟಿಗೆ ಹೋದ್ರೆ ಚಂದಾಗ್ತಾದಲ್ಲಾ? ಹಾ friends ನಾಲ್ಕೈದು ಜನ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರ್ಬೋದಾ? ಹಾ ನಾನ್ಸ ನನ್ನ friends ಅನ್ನು ಕರ್ಕೊಂಡು ಬರ್ತೇನೆ ಹಾಗೆ ತುಂ~ ಹಾ ತುಂಬ ಜನ ಇದ್ದಷ್ಟು ನಾವು jolly ಮಾಡ್ಲಿಕ್ಕಾಗ್ತದೆ ತುಂಬಾ enjoy ಮಾಡ್ಲಿಕ್ಕಾಗ್ತದೆ ಅಲ್ವಾ.

ಮತ್ತೇ ಹೇಗಾಗ್ತದೇ ಎಲ್ಲಾ ಕೆಲಸಾ ಎಲ್ಲಾ ಹೌದಾ. .

ಇವತ್ತೇನೋ ಶಾಲೆಯಲ್ಲಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡರಂತೆ ಹಾಗೆ ರಜೆ ಕೊಟ್ಟಿದ್ದಾರಪ್ಪಾ.

ಹೊ ಈಗೆಲ್ಲ ಭಯಂಕರ case ಎಲ್ಲಾ ಉಂಟಲ್ಲಾ.

ಅಂದ್ರೆ ನಾವ್~ ನಾವೆಲ್ಲಾ ಎಲ್ಲಾ ವಿಷಯನ್ನು jolly ಯಾಗಿ ತೆಕೊಳ್ತಿದ್ವಿ ಈಗಿನ ಮಕ್ಕಳೆಲ್ಲಾ ಅಂತಹ ವಿಷಯಕ್ಕೆಲ್ಲ ಹೋಗಿದ್ದಾರೆ ಸಣ್ಣ ಮಕ್ಕಳಿಗೆಸ ಕೂಡ ಆತ್ಮಹತ್ಯೆ ಅಂತ ಹೇಳ್ ನಾವೆಲ್ಲ ಸಣ್ಣದಿರುವಾಗ ಆತ್ಮಹತ್ಯೆ ಹೇಳುವ ವಿಷಯವೇ ಗೊತ್ತಿರ್ಲಿಲ್ಲ ಈಗ ಅಲ್ಲಿಗೆ ತಲುಪಿದ್ದೇವೆ ನಾವ್.

ಈಗ ಆತ್ಮಹತ್ಯೆ ಅಂದ್ರೆ ಅದು ಅಷ್ಟು ಸಸಾರ ಆಗಿ ಹೋಗಿದೆ ಅಷ್ಟು. ಹೌದು ಮತ್ತೆಂತ ಎಲ್ಲಿಗೆ ತಲುಪಿದ್ದಾರೆ ಇನ್ನು ನಮ್ಮ society ನಮ್ಮ ದೇಶದಲ್ಲಿ ಎಂತಾ ಆಗ್ತಿದೆ ಅಂತ ಅನ್ನಿಸ್ತದೆ ನಂಗೆ ಈ ಮಕ್ಕಳು ಮಾಡುದೆಲ್ಲಾ ಅವಸ್ಥೆ ನೋಡುವಾಗ ಈಗ.

ಮತ್ತೆ ಎಂತಾ special ಇವತ್ತು? Special ಇವತ್ತು ಏನ್ ಮಾಡ್ಲಿಲ್ಲಾ ಇವತ್ತು ಹೌದು. ಹ ಪರ್ವಾಗಿಲ್ಲಾ ನಾವ್ ಹೇಗೂ Mangalore ಅಲ್ಲಿ ಸಿಕ್ತೇವಲ್ಲಾ ಅಲ್ಲಿ ಗಮ್ಮತ್ ಮಾಡುವ ಆಗ್ಬೋದಲ್ಲ ಹಾ ಹೇಗಿದ್ರೂ ನೀನಲ್ಲಾ bill pay ಮಾಡುದು ಸರಿ ತಿನ್ಲಿಕ್ಕೆ ಇನ್ನು ನಂಗೆ?

ಅಲ್ಲಾ ನಂಗೆ friends ಸ ಮುಖ್ಯಲ್ಲಾ ನಂಗೆ ಅದು importance ಅವ್ರು ಕೊಡುವಂತ importance ಮುಖ್ಯ ತೊಂದ್ರೆ ಇಲ್ಲಾ ಹ್ಮ್‌.

ಹಾ ಹೊರಡ್ತೇನೆ ನಾನು ಈಗ್ಲೇ ನಿನ್ಸಾ ಈಗ್ಲೇ ಹೊರಡು ಸರಿಯಾ.

ಅಹ್ ಸ್ನೇಹಗೌರಿ ಹೇಗಿದ್ದೀರಿ? ಆರಾಮ, ನೀವ್ ಹೇಗಿದ್ದೀರಿ?

ಹಾ ತಿಂಡಿ ಆಯ್ತು. ಏನ್ ಮಾಡ್ತಿದ್ದೀರಿ? ನಾನು ಆಹ್ ಚುರ್ notes ಎಲ್ಲ preparation ಇತ್ತು ಹಾಗೆ ಅದೇ work ಅಲ್ಲಿ ಇದ್ದೆ ಹಾಗೆ.

ಹಾ ಹೌದು ನಾನು ಮಂಗಳೂರು ವಿಶ್ವ ವಿದ್ಯಾಲಯದಲ್ಲಿ ಇಲ್ಲಿ ಮಂಗ್ಳುರಲ್ಲಿ University ಅಲ್ಲಿ ಕಲಿಯುದು ಅಹ್ ಹೌದು MSC ಮಾಡ್ತಾಯಿದ್ದೇನೆ. ಹೌದಾ ಹೇಗಾಗ್ತದೆ college ಎಲ್ಲಾ. ಹಾ ಆರಾಮ ತೊಂದ್ರೆಯಿಲ್ಲ ಹೋಗ್ತದೆ ಅಹ್ ಅಹ್ ಒಳ್ಳೆದಾಗ್ತದಲ್ಲ college ಇಗ್ ಹೋಗುವಾಗ್ಯೆಲ್ಲ.

ಹೌದು ನಾನ್ ಈಗ duty ಮಾಡುದು ಈಗ college days ನೆಲ್ಲ ತುಂಬ miss ಮಾಡ್ಕೋಳ್ತೆನೆ.

School college ಹೋಗ್ವಗ್ಯೆಲ್ಲ ಒಳ್ಳೇದಾಗ್ತಿತ್ತು. ಹಾ ಅದೇ. ಹ್ಮ. ಹ್ಮ್ ಅದೇ ನೀವ್ ಏನ್ ಮಾಡ್ತೀರಿ? school ಈಗ school ಎಲ್ಲ ಮಾಡಿದ್ದೆಲ್ಲಿ. ನಾನು ನಮ್ಮ ಊರಲ್ಲೇ ಮಾಡಿದ್ದೂ ಪೆರ್ಲ ಅಂತ ಕಾಸರ್ಗೋಡ್ ಜಿಲ್ಲೆ ಅಲ್ಲಿ.

ಅಹ್ ನಮ್ದು ನಮ್ಮ ಊರ್ ಹತ್ರ ನಮ್ದು ಇದು ಕುಂದಾಪುರ ಬರ್ತದೇ.

ಹ್ಮ್ಂ school ಅಲ್ಲೆಲ್ಲ ಒಳ್ಳೆ ಆಹ್ ತುಂಬ ಆಟಾಯೆಲ್ಲ ಆಡ್ಕೊಂಡು ಒಳ್ಳೆ ಮಜಾ ಮಾಡ್ಕೊಂಡು ಇತ್ತು ಒಳ್ಳೆ ಗಮ್ಮತ್ ಆಗ್ತಿತ್ತು.